ಒಂದು ಹಳದಿ ಕಲರ್ ಹೊಗಿ ತರ ಮೇಲೆ ಬರೋದನ್ನ ಸಹ ನಾವು ಇಲ್ಲಿ ಗಮನಿಸಬಹುದು ಮತ್ತೆ ಕೆಳಗಡೆ ಹಲವು ಒಬ್ಬ ಮನುಷ್ಯ ಕಾಣುತ್ತಿದ್ದಾನೆ.

ಇಲ್ಲಿ ದೂರದಿಂದ ತೆಗಿದಿರೋ ಫೋಟೋ ತುಂಬ ಬ್ಯೂಟಿಫುಲ್ ಆಗಿದೆ ಇಲ್ಲಿ ಹಲವಾರು ಗಿಡ ಮತ್ತು ದೂರದಲ್ಲಿರೋ ಕಲ್ಲಿನ--

ಇಲ್ಲಿ ಒಂದು ಹುಸ್ನೆಮರ ಇದು ಆಗಿದೆ ಇಲ್ಲಿ--

ನಮಗೆ ಇಲ್ಲಿ ಒಂದು ಪೆಟ್ರೋಲ್ ಬಂಕ್ ಸಹ ಕಾಣಬಹುದು ಮತ್ತೆ ಪಕ್ಕದಲ್ಲಿ ಒಂದು ಪೆಟ್ರೋಲ್ ಟ್ಯಾಂಕ್ ಸಹ ನಮಗೆ ಕಾಣಬೋದು.

ಹಲವಾರು ಡೈನಿಂಗ್ ಟೇಬಲ್ ಕುರ್ಚಿ ಕಾಲಿ ಇವೆ.

ಒಬ್ಬ ಮನುಷ್ಯನು ಬ್ಲಾಕ್ ಶರ್ಟ್ ಅನ್ನು ಧರಿಸಿದ್ದಾನೆ.

ಅಕ್ಕ ಪಕ್ಕದಲ್ಲಿ ಹಲವಾರು ಗಿಡ ನೆಟ್ಟಿದ್ದಾರೆ.

ಇದು ಒಂದು ಶಾಪ್ ಆಗಿದೆ ಈ ಶಾಪ್ ಅಲ್ಲಿ ಇತರ ಎಲ್ಲಾ ವಸ್ತುಗಳು ಕುರ್ಕುರೆ ಚಿಪ್ಸ್ --

ತ್ತು ಅಕ್ಕಪಕ್ಕದಲ್ಲಿ ಎಲ್ಲಾ ತೆಂಗಿನ ಮರ ಹಿತ ಮರಗಳು ನಾವು ದೂರದಿಂದ ಕಾಣಬಹುದು.

ಮತ್ತು ಬೈಕ್ ಪಕ್ಕದಲ್ಲಿ ಇಬ್ಬರು ಮನುಷ್ಯರು ನಿಂತಿದ್ದಾರೆ ಮತ್ತೆ ದೂರ--

ಇಲ್ಲಿ ನಾವು ಒಂದು ಮದುವೆಯ ಸ್ಟೇಜ್ --

ತುಂಬಾ ಬ್ಯೂಟಿಫುಲ್ ಆಗಿದೆ ಮತ್ತೆ ಹಿಂದಗಡೆ--

ಗೋಲ್ಡ್ ಕಲರ್ ಸ್ಟೇಜ್ ಅನ್ನು ಸಹ ಇಲ್ಲಿ ಹೋಡಿದ್ದಾರೆ ಅದು ನೋಡಲು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ.

ಒಂದು ಹಳದಿ ಒಂದು ಗುಲಾಬಿ ಕಲರ್ ಇದೆ ಈ ಐಸ್ ನೋಡಲು ತುಂಬಾ ಬ್ಯೂಟಿಫುಲ್ ಆಗಿದೆ ನಮಗೆ ಇಲ್ಲಿ ಕಾಣಬಹುದು.

ಅಲ್ಲಿ ಇದೆ ಮತ್ತೆ ಒಂದು ಟೇಬಲ್ ಇದೆ ಮತ್ತೆ ಪಕ್ಕದಲ್ಲಿ ಒಬ್ಬ ಮನುಷ್ಯವನ್ನು ಕುರ್ಚಿ ಮೇಲೆ ಕುಡಿಸಿಕೊಂಡುತ್ತಿದ್ದ--

ಮತ್ತು ಇದು ಒಂದು ಜಾತ್ರಿಯ ಜೋಕಾಲಿ ಇದಾಗಿದೆ ಇಲ್ಲಿ ಹಲವಾರು--

ಮತ್ತು ಇದಕ್ಕೆ ನೋಡಲು ತುಂಬ ಬ್ಯೂಟಿಫುಲ್ ಆಗಿ ಕಲರನ್ನು ಸಹ ಇಲ್ಲಿ ಮಾಡಿದ್ದಾರೆ ಮತ್ತೆ ರಾಧಾಕೃಷ್ಣ ಸ್ಟಾಚು ತುಂಬ ಬ್ಯೂಟಿಫುಲ್ ಆಗಿದೆ.

ಇಲ್ಲಿ ಸುಮಾರು ಹತ್ತರಿಂದ ಹದಿನೈದು ಕಾರುಗಳನ್ನು ನಾವು ಇಲ್ಲಿ ನೋಡಲು ಕಾಣಬಹುದು.

ನಮಗೆ ಇಲ್ಲಿ ಇಬ್ಬರು ಮನುಷ್ಯರು ಕಾಣುತ್ತಿದ್ದಾರೆ ಇಬ್ಬರು ಮನುಷ್ಯರು --

ಹಲವು ಟೈಯರ್ ಗಳ ಶಾಪ್ ಅದಾಗಿದೆ ಮತ್ತೆ ಇಲ್ಲಿ ಒಬ್ಬ ಮಹಿಳೆ ಕುಂತ್ತಿದ್ದಾನೆ ಮತ್ತೆ ಒಬ್ಬ ಪುರುಷ ಪಕ್ಕದಲ್ಲಿ ಕುಳಿತ್ತಿದ್ದಾನೆ.

ಬಿಲ್ಡಿಂಗ್ ಮತ್ತು ಚಿಕ್ಕಮನೆ ಮತ್ತು ಗಿಡಮರಗಳು ಅನ್ನು ನಾವು ಇಲ್ಲಿ ಗಮನಿಸಬಹುದು.

ಹಾಗು ಫ್ರಿಡ್ಜ್ ನೀರ್ ಬಾಟಲ್ ಮತ್ತು ಸ್ಟಿಂಗ್ ಸಹ ನಾವು ಇಲ್ಲಿ--